ಈ ದೇಶದಲ್ಲಿ ಈ ದೃಶ್ಯದಲ್ಲಿ ಕಂಡು ಬರುವ ಚಿತ್ರವೇನೆಂದರೆ ಮನೆ ಗುಡಿ ದೇವಸ್ಥಾನ ಅಂತ ಹೇಳಬಹುದು ಇಲ್ಲಿ ಹಲವಾರು ವ್ಯಕ್ತಿಗಳು ಬಂದು ಪೂಜೆ ಮಾಡಿಸಿಕೊಂಡು ಹೋಗುತ್ತಾರೆ.

ಈ ದೃಶ್ಯದಲ್ಲಿ ಕಂಡುಬರುವ ಚಿತ್ರೇನೆಂದರೆ ಮೋಸ್ಟ್ಲಿ ಇದು ಮಸೀದಿ ಅಂತ ಹೇಳಬಹುದು ಇಲ್ಲಿ ಹಲವಾರು ವ್ಯಕ್ತಿಗಳು ಬಂದು ನಮಾಜ್ ಮಾಡುತ್ತಾರೆ .

ಇಲ್ಲಿ ಆ ಕಡೆಯಿಂದ ಈ ಕಡೆ ದಾಟಕ್ಕೆ ಮೆಟ್ಟಿಲುಗಳನ್ನು ಹಾಕಿದ್ದಾರೆ ಇದು ಒಂದು ರೈಲು ನಿಲ್ದಾಣ ಅಂತ ಹೇಳಬಹುದು.

ಮಾದಿತಾಗಿದಾನೆ ಇಲ್ಲಿ ಹಲವಾರು ಹೊಲಕ್ಕೆ ಸಸಿಯನ್ನು ಹಾಕಲಾಗಿದೆ ಇದು ಒಂದು ಹೊಲ ಅಂತ ಹೇಳಬಹುದು.

ಈ ದೃಶ್ಯ ದಲ್ಲಿ ಕಂಡುಬರುವ ಚಿತ್ರವೇನೆಂದರೆ ಇದು ಒಂದು ಜಿಮ್ ಮಾಡುವ ರೂಮ್ ಎಂದು ಹೇಳಬಹುದು ಇಲ್ಲಿ ಹಲವಾರು ವ್ಯಕ್ತಿಗಳು ಬಂದು ಜಿಮ್ ಮಾಡುತ್ತಾರೆ ಹಲವಾರು ಜಿಮ್ ಮಾಡುವ ವಸ್ತುಗಳಿವೆ.

ಈ ದೃಶ್ಯದಲ್ಲಿ ಕಂಡುಬರುವ ಚಿತ್ರಣ ಇದು ಒಂದು ಕಾರ್ ಮೆಕ್ಯಾನಿಕ್ ಅಂಗಡಿ ಅಂತಾ ಹೇಳಬಹುದು. ಇಲ್ಲಿ ಹಲವಾರು ಕಾಲಗಳು ಕಾರ್ ಗಳನ್ನೂ ರಿಪೇರ್ ರೀ ಮಾಡುತ್ತಾರೆ.

ಎಲ್ಲ ಗಿಡಕ್ಕೆ ನೀರು ಹೊಂಟಿದೆ ಇದು ಒಂದು ಪಾರ್ಕ್ ಅಂತ ಹೇಳಬಹುದು .

ಇದು ಒಂದು ದೊಡ್ಡ ಮನೆ ಇದರ ಸುತ್ತಲೂ ಗಿಡಗಳಿಗೆ ಗಾಡಿಗಳಿವೆ. ಇದು ಒಂದು ದೊಡ್ಡದಾದ ಮನೆ ಎಂದು ಹೇಳಬಹುದು .

ಇಲ್ಲಿ ಒಂದು ಜೆನೆರೇಟ್ ಇಟ್ಟಿದ್ದಾರೆ ಆಗು ಅಲವಾರು ಅಲವಾರು ಹೂಗಳಿಂದ ಕಟ್ಟಲಾಗಿದೆ ಇಲ್ಲಿ ಒಬ್ಬ ವ್ಯಕ್ತಿ ಕಟ್ಟುತ ಕಾಣ್ತಾ ಇದೆ ಇದು ಒಂದು ಕರ್ನಾಟಕ ಬ್ಯಾಂಕ್ ಅಂತ ಹೇಳ್ಬೊಹುದು.

ಆಗು ಬೈಕ್ಗಳು ನಿಲ್ಸಲಾಗಿದೆ ಇಲ್ಲಿ ಅಲವಾರು ವ್ಯಕ್ತಿ ಗಳು ಬಂದು ಕೆಲಸ ಮಾಡುತ್ತಾ ಇದು ಒಂದು ದೊಡ್ಡದಾದ ಆಫೀಸ್ ಅಂತ ಏಳಬಹುದು.

ಈ ದೃಶ್ಯದಲ್ಲಿ ಕಂಡುಬರುವ ಚಿತ್ರವೇನೆಂದರೆ ಇದು ಒಂದು ಕಟ್ಟಿಂಗ್ ಶಾಪ್ ಕಟ್ಟಿಂಗ್ ಶಾಪ್ ಅಂತಲೇ ಹೇಳಬಹುದು ಇಲ್ಲಿ ಹಲವಾರು ರೀತಿಯ ಕಟ್ಟಿಂಗ್ ಮಾಡತಾರೆ ಮಾಡ್ಸ್ಕೊಂಡ್ ಹೋಗ್ತಾರೆ.

ಈ ದೃಶ್ಯದಲ್ಲಿ ಕಂಡುಬರುವ ಚಿತ್ರ ಅಂದ್ರೆ ಇದು ಒಂದು ಕಟ್ಟಿಂಗ್ ಶಾಪ್ ಅಂತಾಲೂ ಹೇಳಬಹುದು ಇಲ್ಲಿ ಹಲವಾರು ಸೀಟುಗಳಿವೆ ಮೇಲೆ ಹಲಾವಾರು ವ್ಯಕ್ತಿಗಳು ಕಟ್ಟಿಂಗ್ ಮಾಡಿಸ್ಕೊತ್ತಾರೆ ಇಲ್ಲಿ ಹಲವಾರು ಹಲವಾರು ಡಬ್ಬಿ ಇಡಲಾಗಿದೆ ಎಂದು ಒಂದು ಕಟ್ಟಿಂಗ್ ಶಾಪ್ ಅಂತಲೂ ಹೇಳಬಹುದು.

ಈ ದೃಶ್ಯದಲ್ಲಿ ಈ ದೃಶ್ಯದಲ್ಲಿ ಕಂಡುಬರುವ ಚಿತ್ರವೇನೆಂದರೆ ಇದು ಒಂದು ದೊಡ್ಡದಾದ ಮನೆ ಅಂತಾನೆ ಹೇಳಬಹುದು ಈ ಮನೆಯ ಒಳಗೆ ಹಲವಾರು ವ್ಯಕ್ತಿಗಳು ಇದ್ದಾರೆ ಈ ಸುತ್ತಮುತ್ತಲೂ --

ಈ ದೃಶ್ಯದಲ್ಲಿ ಕಂಡುಬರುವ ಚಿತ್ರ ಏನೆಂದರೆ ಇದು ಒಂದು ಎಟಿಎಂ ಅಂತ ಹೇಳಬಹುದು. ಈ ರೊಕ್ಕಾ ದುಡ್ಡು ತಕ್ಕೋಬಹುದು. ಇಲ್ಲಿ ಒಬ್ಬ ವಾಚುಮನ್ ಕುಂತ್ತಿದ್ದಾನೆ ಕಾಯಿಕೊಂಡು. ಇಲ್ಲಿ ಹಲವಾರು ತುಳಿ ಬಂದು ದುಡ್ಡು ಎತ್ತಬಹುದು. ಈ ಒಂದು ಎಟಿಎಂ ಎಟಿಎಂ ರೂಮ್ ಅಂತಾ ಹೇಳಬಹುದು.

ಹಾಗು ಸುತ್ಲ ಮುತ್ತಲ ಹಚ್ಚ ಹಸಿರಾದ ಗಿಡಮರಗಳಿವೆ ಹಾಗು ಇಲ್ಲಿ ಒಂದು ಯಾವ್ದೋ ಬೋರ್ಡ್ ಹಾಕ್ತಾಯಿತೇ ಇದು ಒಂದು ಸುಂದರವಾದ ಪಾರ್ಕ್ ಅಂತರೂ ಹೇಳಬಹುದು --